ಗೇಟ್ಗಳಿವೆ ಇದು ಬಿಳಿಯ ಒಂದು ಗೋಡೆ ಅಂತಾನೂ ಹೇಳಬಹುದು ಬಗುಳಿನಲ್ಲಿ ಹಲವಾರು ಗಿಡ ಮರಗಳಿವೆ ಹಚ್ಚ ಹಸುರಿನಿಂದ ಕಾಣಿಸ್ತಾ ಇದೆ ಇದು ಒಂದು ಮೂರ್ತಿ ಅಂತಾನೂ ಹೇಳಬಹುದು.

ಇಲ್ಲಿ ಹಲವಾರು ಜನರು ಓಡಾಡುತ್ತಿದ್ದಾರೆ ಇದು ಒಂದು ಎದ್ದು ಕಾಣುವ ದೃಶ್ಯವಾಗಿದ್ದುಒಬ್ಬ ಮಹಿಳೆ ಗುಹೆಯಲ್ಲಿ ಬಗ್ಗಿದ್ದಾಳೆ ಇದು ಒಂದು ಎದ್ದು ಕಾಣುವ ದೃಶ್ಯವಾಗಿದೆ ಎಂದು ಕೂಡ ಹೇಳಬಹುದು.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯ ವೇನೆಂದರೆ ಇದು ಒಂದು ಹೂ ಅಂತಾನೂ ಹೇಳಬಹುದು ಇದು ಒಂದು --

ಇದು ಅಂತಲೂ ಹೇಳ್ಬಹುದು ಹಿಂದು ಅಲ್ಲಿ ಯಾರೋ ಕುಳಿತಿದ್ದಾರೆ ಅಂತಲೂ ಕಾಣಬಹುದು ಇದು ಒಂದು ಎದ್ದು ಕಾಣುವ ದೃಶ್ಯವಾಗಿದೆ.

ಹಾಗು ಒಬ್ಬ ವ್ಯಕ್ತಿ ಇಲ್ಲಿ ಮೊಕವನ್ನು ಚಾಚಿದ್ದಾನೆ ಇದು ಒಂದು ಏರ್ಟೆಲ್ ಸಿಮ ನ ಒಂದು ಸ್ಟೋರ್ ಅಂತಾನೂ ಹೇಳಬಹುದು ಇದೊಂದು ಎದ್ದು ಕಾಣುವ ದೃಶ್ಯವಾಗಿದೆ .

ಆಹ್ಹ್ ಬ್ಯಾಗ್ ಅಂತಾನೂ ಹೇಳಬಹುದು ಇದರ ಬಣ್ಣ ಹಸುರಾಗಿದೆ ಇದು ಒಂದು ಎದ್ದು ಕಾಣುವ ದೃಶ್ಯವಾಗಿದೆ ಹಿಂದುಗಡೆ ಒಂದು ಕಂಪ್ಯೂಟರ್ .